ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತ ಇರುವುದು ಒಂದು ಬಿರಿಯಾನಿ ಇದು ನೋಡಲು ಚೆ ಸುಂದರವಾಗಿದೆ ಹಾಗು ತುಂಬಾ ರುಚಿಕರ ವಾಗಿರಬಹುದು ಹಾಗು ನಮ್ಮ ಫ್ಯೆವರೆಟ್ ಬಿರಿಯಾನಿ ಸಹ ಹೌದು ಇದನ್ನು ನೊಡಿದರೆ ನಮಗೆ ಬಾಯಿಯಲ್ಲಿ ನಿರು ಬರುತ್ತದೆ ಹಾಗು ಈ ಬಿರಿಯಾನಿಯನ್ನು ಸವಿಯೊದು ತುಂಬಾ ಕುಷಿಯಗುತ್ತದೆ .

ಇದರಲ್ಲಿ ನಮಗೆ ಕಾಣುತ್ತಿರುವುದು ಒಂದು ರೈಲ್ವೆ ಟೇಷನ್ ಈ ರೈಲ್ವೆ ಟೇಷನ ಲ್ಲಿ ಒಂದು ರೈಲು ಈಗ ಹೋಗುತ್ತಿದೆ --

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಒಂದು ಆರ್ಮೋನಿಯಂ ಪೆಟ್ಟಿಗೆ ಈ ಅರ್ಮೋನಿಯಂ ಪೆಟ್ಟಿಗೆಯಲ್ಲಿ ಸಂಗೀತ ನುಡಿಸಲಾಗುವುದು ಮತ್ತು ಹಲವಾರು ತರದ ಸಂಗೀತ ಇಲ್ಲಿ ನೋಡಬಹುದು ಕಾಣಿಸುತ್ತಿದ್ದಾವೆ .